ಇದು ಒಂದು ಟ್ಯೂಷನ್ ಹಾಲ್ ಇರುತ್ತದೆ.

ಐತಿ ಎ_ಸಿ ಯು ಹೊರಗಿನ್ ಧೂಳ ಹೊರಗಡೆ ಒಳಗಡೆ ಎಳಿಬಾರ್ದು ಅಂತ್ ಹೇಳಿ--

ಮತ್ತಿಲ್ಲಿ ಗಿಡಮರಗಳಿದ್ದಾವೆ ಮತ್ತು ರೌಂಡ್ ತರ ಇದೆ.

ಮನೆ ಇದೆ ಮತ್ತು ನಿಟ್ ನೆಸ್ ಇದೆ.

ನಮಗೆ ಸಂಡೆ ದಿನ ನಾವು ತಗೊಂಡ್ ಬಂದ್ ಮಾಡ್ಕೊಣೋದ್ರಿಂದ ಇದು ಮೈಂಡು ಚೆನಾಗಿರುತ್ತೆ ತಿನ್ನೋದಿಕ್ಕೆ.

ಎಲ್ಲ ತರ ಫೋಟೋ ವನ್ನು ದೇಬ್ ನೀಟ್ ಆಗಿ ಮಾಡಿಕೊಡುತ್ತಾರೆ ಫ್ರೇಮ್ ಹಾಕಿ.

ಟೇಬಲ್ ಇದೆ ಮತ್ತೆ ಅವರು ಫ್ಯಾನ್ ಲೈಟಿಂಗ್ ಹಾಕಿದಾರೆ.

ಇಂದಿ ಒಂದು ಕರಿ ದ್ರಾಕ್ಷಿಯನ್ನು ದ್ರಾಕ್ಷಿಯನ್ನು ತಿನುತೆಂದು ಆರೋಗ್ಯಕ ಒಳ್ಳೆದಿರುತೆ ಮತ್ತೆ ಚನ್ನಾಗಿದೆ ಹಣ್ಣು.

ಇಲ್ಲಿ ಗ್ರಾನೈಟ್ ಕಲ್ಲುಗಳು ಮಾರಾಟ ಮಾಡುತ್ತಿರುತ್ತಾರೆ ಇಲ್ಲಿ ಗ್ರಾನೆಟ್ ಎಲ್ಲಾ ತರಹದ ಡಿಸೈನಿಂಗ್ ಇರುತ್ತವೆ.

ಇದರಲ್ಲಿ ಯಾವ ತರ ಡಿಸೈನ್ ಬೇಕ್ ಆ ತರಾ ಡಿಸೈನ್ ತೊಗೊಬೋದು ನಮಗ ಎಷ್ಟ ಸೈಜ್ ಅಸ್ಟ್ ಸೈಜ್ ಅಲ್ಲಿ ಕಟ್ ಮಾಡಿ ಕೊಡುತ್ತಾರೆ.

ಇಲ್ಲಿ ಕೆ ಎಫ಼್ ಡಿ ಅಂತ ಬೋರ್ಡ್ ಇದೆ ಸುಸ್ವಾಗತ ಕೃಷ್ಣಮೃಗ ಅರಣ್ಯ ಅಭಯಾರಣ್ಯ ಅಂತ ಹಾಕಿದಾರೆ.

ಕಾರ್ ಬೇಕಾಗಿರ್ತಕಂತಹ ಎಲ್ಲ ಟೈಮ್ ಎಲ್ಲಾ ಕಾರನ್ನು--

ಇಲ್ಲ ಬೇಕಾಗಿರಂತ ವಸ್ತುಗಳು ಅಂಗಡಿಯಲ್ಲಿ ಕಾಣಿಸುತ್ತದೆ ನಿಮಗೆ ಯಾವ ತರ ಬೇಕ್ ಆತರ ಮಾಡಿಸಿಕೊಂಡು ಹೋಗ್ಬೋದು.

ಒಂದು ಫಂಕ್ಷನ್ ಹಾಲ್ ಆಗಿರುತ್ತೆ ಇಲ್ಲಿ ದೊಡ್ಡವರಿಗೆ ಚಿಕ್ಕವರಿಗೆ ಕೊಡೋಕೆ ಜಾಗ ಚೇರ್ ಗಳ.

ವ್ಯವಸ್ಥೆ ಮಾಡಿರುತ್ತಾರೆ ಕೆಳಗಡೆ ಮ್ಯಾಟ್ ಇದೆ.

ಮತ್ತಿಲ್ಲಿ ಹ್ಯಾಂಡ್ ವಾಶ್ ಮಡೋದಿಕ್ಕೆ ಇದೆ ಮತ್ತಿಲ್ಲಿ ಟಾಯ್ಲೆಟ್ ಇದೆ ಮತ್ತೆ ಸ್ನಾನದ ರೂಮಿದೆ ಇಲ್ಲಿ.

ಹುಡುಗರಿಗೆ ಆಟ ಆಡುವುದು ಮತ್ತು ಸಾಕುವುದು ಒಂತರ ಖುಷಿ ಇರುತ್ತೆ ಚನ್ನಾಗಿದೆ.

ಹಿಂದೆ ಒಂದು ಜಾಗ ಇರುತ್ತದೆ ಮತ್ತೆ ಇಲ್ಲಿ ಗುಡ್ಡ ಇದೆ.

ಒಂದು ಆಪೀಸ್ ಇರುತ್ತದೆ ಆಪೀಸಲ್ಲಿ ಎಲ್ಲಾ ತರದ ಕಸ್ಟಮರ್ ಜನಗಳು ಬಂದು--

ಅದರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಬಂದಿರ್ತಾರೆ ಮತ್ತೆ ಎಲ್ಲಿ ಫೈಲ್ ಇಡೋದಕ್ಕೆ ಟ್ರಿಜರಿ ಇದೆ ಬೋರ್ಡ್ ಹಾಕಿದ್ದಾರೆ ಚೆನಾಗಿದೆ ನೀಟ್ನೆಸ್ ಇದೆ.

ಮತ್ತ್ ಇಲ್ ಇಲ್ ಜರೆ ಕುರ್ಕುರೆ ಎಲ್ಲಾ ತರ ಹುಡುಗರ ತಿನಿಸು ಇವೆ ಎಲ್ಲಾ ತರ ಶೇರ್ ಮಾಡುತ್ತಾರೆ.

ಇದು ಒಂದು ರೂಮ್ ಇರುತ್ತೆ ರೂಮಲ್ಲಿ ಫ್ಯಾನ್ ಇದೆ ಮತ್ತು ಲೈಟಿಂಗ್ ಇದೆ ಮತ್ತು ಬೆಡ್ ಇದೆ ಮಕ್ಕೋಣಕ್ಕೆ ದಿಂಬು ಎಲ್ಲಾ ಇದೆ.

ಮತ್ತೆ ಪಾರ್ಕ್ ತರ ಮಾಡಿದ್ದಾರೆ ಒಂದ್ ಬ್ಯಾರ್ರಿಕೆಡ್ ಹಾಕಿ ಚೆನಾಗ್ ಮಾಡಿದಾರೆ ನೀಟ್ನೆಸ್ ಇದೆ ಮತ್ತು ಕ್ಲೀನಾಗಿದೆ ಮತ್ತು ಇಲ್ಲಿ ಕಾರ್

ಮತ್ತ್ ಇಲ್ಲಿ ಮೈಕಲ್ಲಿ ಮಾತಾಡ್ತಿದಾರೆ ಒಬ್ಬ ಲೇಡೀಸ್ ಭಾಷಣ ಮಾಡ್ತಿದ್ದಾರೆ.

ಇಲ್ಲಿ ಕಲ್ಲುಗಳನ್ನು ಯಾವ ಸೈಜ್ ಬೇಕು ಆ ಸೈಜಿ ಗೆ ಕಟ್ ಮಾಡ್ಕೊಂಡು ಗುಡಿಯನ್ನು ಪೂರ್ಣಗೊಳ್ಳುವುದಕ್ಕೆ ಲೇಬರ್ಸ್ ಎಲ್ಲರೂ ಬಂದು ಪ್ರಯತ್ನ ಮಾಡುತ್ತ--

ಮತ್ತು ಎಲೆಕ್ಟ್ರಿಕಲ್ ಬ್ಯಾಟರಿ ಸೈಕಲ್ ಗಳು ಸಿಗುತ್ತವೆ.

ನಮಗೆ ಯಾವ ತರದ್ ಬೇಕ್ ಆತರ ಒಳ್ಳೆ ಜಾಗದಲ್ಲಿ ಸಿಗುತ್ತವೆ.

ಪಾರ್ಕ್ ಅಲ್ಲಿ ದು ಇಲ್ಲಿ ಕಲ್ಲಿನಲ್ ಕಲ್ಲಿನಲ್ಲಿ ಬ್ರಿಡ್ಜ್ ತರ ಮಾಡಿರುತ್ತಾರೆ.

ಮತ್ತು ನೀಟ್ ನೆಸ್ ಇದೆ ಪರ್ ಪಾರ್ಕ್ ಪಾರ್ಕ ಲ್ಲಿ ಬಂದು ಹೋಗುವುದರಿಂದ--

ಈ ಶಾಪ್ ದ್ರಾಕ್ಷಿ ಮತ್ತು ಗೋಡಂಬಿ.

ಇಲ್ಲಿ ಚೆನ್ನಾಗಿದೆ ವಾತಾವರಣ ಒಳ್ಳೆಯ ವಾತಾವರಣ ಸಿಂಗಲ್ ಇರುತ್ತಾರೆ ಇವರು.

ಇಲ್ಲಿ ಒಂದು ಮನೆ ಕಾಣ್ತಿದೆ ಸೈಡ್ಗಡೆ ಚೆನ್ನಾಗಿ ನೀಟ್ನೆಸ್ ಇದೆ.